ಹ್ಮ್ಮ್ಮ್ ಈ ಅಲ್ಲೆಲ್ಲ ಕಾಡ್ ಎಮ್ಮೆಗಳ್ ಅವ್ ಐತೆ. ಎಷ್ಟ್ ಚನ್ನಾಗ್ ಅಚ್ಚ ಹಸ್ರಾಗ್ ಇಡ್ಕೊಂಡು ಮರಗಿಡಗಳು ಎಲ್ಲ ಎಷ್ಟ್ ಚನಾಗ್ ಬೆಳ್ದವೆ ನೋಡಕ್ ಅಂತೂ ತುಂಬ್ ಎರಡ್ ಕಣ್ ಸಾಲದು.ಇಲ್ಲಂತೂ ತುಂಬಾ ಚೆನ್ನಾಗೈತೆ ನೋಡಕ್ಕ.

ಇಲ್ಲಿ ಜಿಮ್ ಮಾಡಿ ಬಾಡಿ ಫಿಟ್ ಮಾಡ್ಕೋಬೇಕು ಅಂತ ಆಗಿನ್ ಕಾಲದಲ್ಲಿ ನಮ್ ಕಾಲದಲ್ಲಿ ಎಲ್ಲ ಎಲ್ಲಿ ಚಂದ ಕೆಲಸ ಮಾಡಿ ಒಳ್ಳೆ ಬಾಡಿ ಎಲ್ಲ ಫಿಟ್ ಆಗಿರ್ತ ಇತ್ತು . ಎಲ್ಲ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಿದ್ರು ಈಗ ಮಕ್ಳು ಎಲ್ ಮಾಡಿದರೆ ಈಚೆಕ್ ಹೋಗಿ ಅವರೆಲ್ಲ ಕಾರ್ಗ್ಸಡ್ ಅಷ್ಟೇ.

ಸೆರ್ಸ್ಕೊಂಡ್ ಅವರ ಎಲ್ಲ ಚೆಕ್ ಮಾಡಿ.

ಇಲ್ಲಿ ಕಾರ್ಗಳ್ ರಿಪೇರಿ ಅದ್ರ ಬಂದ್ ಮಾಡ್ಸ್ಕೊಳಕ್ ಅಥವಾ ಇನ್ನೇನ್ ಆದ್ರೂ ಸರ್ವಿಸ್ ಇದ್ ಮಾಡೋ ಅಂತ ಪ್ಲೇ ಅಂತ ಮಾಡ್ಸ್ಕೊಬೋದು. ಎಲ್ಲರು ನೋಡಿ ಜನರು ಬಂದು ಅವರ್ ಅವರ್ ಕಾರಗಳ್ನ ರೆಪೇರಿಗೇನೋ ಕೊಟ್ಯಾರ ಅನ್ಸತ್ತೆ ಎಲ್ಲ ಬಂದು ಸರಿ ಮಾಡ್ಸ್ಕೊಂಡು ಒಗ್ಯಾಕ್ ಎಲ್ಲರು ಬಂದ್ವರೆ.

ವೊ ಇಳ್ದ್ಬಿಟ್ಟ ಅಥವಾ ಬಸ್ ಇಂದ ಇಲ್ದಾಯ್ತು ಮನೆಗ್ ಹೋಗ್ಬೇಕು ಅಂದ್ರೆ ಇನ್ನೊಂದ್ ನಮ್ ಕಡೆ ಹೊರ್ಗ್ ಹೋಗ್ಬೇಕಂದ್ರೆ ಆಟೋಗಳಿಂದ ಹೋಗಬೋದು ಇಳ್ಕೊಂಡು ಇಳ್ದ್ ತಕ್ಷಣ.

ಕಲ್ಯಾಣ ಮಂಟಪ ಮದ್ವೆ ನಡೀತಾ ಇರದು.

ನೋಡ್ ಇದು ಬಂಡೀಪುರ ಥರ ಕಾಣಿಸ್ತಾ ಇದೆ.

ಇಲ್ ಜನರೆಲ್ಲ ರೈಲ್ಗ್ ವೇಟ್ ಮಾಡ್ತಾವ್ರೆ.